ಅಹ್ ಇದು ನೋಡ್ರಿ ಯಾವುದೊ ಪ್ರಾಜೆಕ್ಟ್ ವರ್ಕ್ ಅನ್ನಿಸ್ತೈತಿ ನಾಕು ಮಂದಿ ಹುಡುಗಿಯರು ಸೇರಿ ಮಾಡಿಕೊಂಡು ಬಂದಿದ್ದಾರೆ ಅದನ್ನ .]

ಅದು ಒಂದು ರೂಮ್ ಅನ್ಸತ್ತೆ ರೀ ಅದ ಹೋಟೆಲ್ ಒಳಗಿನ ರೂಮ್ ಅದೇ ಹಸ್ಗೊಳವು ಹೊತ್ಗೊಳವು ಇತ್ತಿದ್ನಿ ಅದರ ತಕ ಐತಿ ರೀ.